ಅಲ್ ನೋಡ್ರಿ ಕನ್ಸ್ಟ್ರಕ್ಷನ್ ನಡೆದೈತಿ ಮೇಲ್ಗಡೆ ಸ್ಲಾಪ್ ಹಾಕ್ಯಾರ ಮೇಲ್ಗಡೆ ಅದು ಅಲ್ದೆ ಎಲೆಕ್ಟ್ರಿಷಿಯನ್ ಫಿಟ್ಟಿಂಗ್ ನಡೆದೈತಿ.

ಅದಲ್ದೆ ನನ್ನ ಬೈಕ್ ಹೆಂಗ್ ಅದ್ ಫುಲ್ ಲೈಟಿಂಗ್ ಹೊಂಟದು.

ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೀದಿ ಲೈಟ್ ಆನ್ ಇರ್ತವು.

ಅಲ್ಲಿ ದೊಡ್ಡ್ ದೊಡ್ಡ್ ವಿ.ಐ.ಪಿ ಗಳು ಎಂಟರ್ ಆಗ್ಯಾರ ಅಲ್ಲಿ ಏನೋ ಮೀಟಿಂಗ್ ನಡೆದೈತ್.

ಮಸ್ತ್ ಐತಿ ಸ್ವಾಮಿ ವಿವೇಕಾನಂದ ಮೂರ್ತಿ ಅದಲ್ದೆ ಸುತ್ತ ನೋಡ್ರಿ ಮನೆಗಳಿರ್ತವ ಮನೆಗಳು ಅವು ನಮಗ ಒಂದು ಒಳ್ಳೆ --

ನೋಡ್ರಿ ಜಿಮ್ ಓಪನಿಂಗ್ ಅದ ಅದ್ವೆರ್ಟಿಸ್ ಮಾಡ್ಯಾರ ಇಲ್ಲಿ ರನ್ನಿಂಗ್ ಓಡೋಕ್ ಮಸ್ತ್ ಪ್ಲೇಸ್ ಐತಿ.

ಇಲ್ಲಿ ನೋಡ್ರಿ ಕಾರ್ ಎಷ್ಟು ಭಾರ್ ಐಟಿ ಮೊದ್ಲೇ ಭಾರಿ ಕಾರ್ ಐತಿ.

ಹೂವ ನೋಡ್ರಿ ಎಸ್ಟ್ ಭಾರ್ ಐತೆ ದಾಸವಾಳ ಹೂವ ಮಸ್ತ್ ಐತ್ರಿ.

ಬಿಡುವ ಅಂತರ್ ಫುಲ್ ಎತ್ತರಕ್ ಬಹಳ ಬೆಳೆದವು ರಿ.

ಅದಲ್ದೆ ಇಲ್ ನೋಡ್ರಿ ಕುದ್ರಾಕ್ ಒಂದು ಗೋಪುರ ಮಾಡ್ಯಾರ ಮಸ್ತ್ ಐತ್ ಗೋಪುರ.

ಅದಲ್ದೆ ಮೋಡ್ ಗಳು ನೋಡ್ರಿ ಎಸ್ಟ್ ಚಂದ ಕಾಣಾ ಹತ್ತವು.

ಫಾಲ್ಸ್ ಗುಡ್ದದಾಗಿಂದ್ ನೀರ್ ಎಷ್ಟು ಚಂದ್ ಹರಿಯ ಹತ್ತೈತಿ ಮೊಗ್ಗುಗಲ್ ನೋಡಿದ್ರೆ ಗಿಡಗಳು ಬರಿ ಆದವು ನೀವು ವಿಸಿಟ್ ಮಾಡ್ರಿ ಫ್ರೆಂಡ್ಸ್ ಜೊತೆ ಹೊಗ್ರಿ.

ಇದು ಮಾದುವೆ ಡಿಸೈನಿಂಗ್ ಮಸ್ತ್ ಕಾಣತೈತ್ರಿ.

ಇಲ್ಲಿ ನೋಡ್ರಿ ದೊಡ್ಡ್ ಮಾಲ್ ಐತಿ.

ಒಳ್ಳೊಳ್ಳೆ ಡ್ರೆಸ್ ಸಿಗ್ತವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬನಿಯನ್ ಮಸ್ತ್ ಸಿಗತವು ರೀ ಒಳ್ಳೆ ಕ್ವಾಲಿಟಿ ಮತ್ತ ಚೀಪ್ ರೇಟ್ ನ್ಯಾಗ್ ಸಿಗ್ತವು.

ಇಲ್ಲಿ ನೋಡ್ರಿ ಜೈನಗರ ಫುಡ್ ಪ್ಲಸ್ ಐತ್ತಿ ಮಸ್ತ್ ಫುಡ್ ಸಿಗ್ತಾಯಿತ್ತ ಇಲ್ಲಿ.

ಅದಲ್ಲದ್ದೆ ಇಲ್ಲಿಂದ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿಂದ ಜಾಬ್ ತೊಗೊಂಡ ಹೋಗ್ಯಾರ.

ಇಲ್ ನೋಡ್ರಿ ಮಸ್ತ್ ಆಗಿ ಮಾಲ್ ರೆಡಿ ಆಗ್ಯಾತಿ. ಒಪೆನಿಂಗ್ ಯೇಷ್ಟ ಮಸ್ತ ಮಾಡ್ಯಾರ್ ನೋಡ್ರಿ.

ಆರ್ ಯಸ್ ಹಂಡ್ರೆಡ್ ಬೈಕ್ ನಿಂತೈತಿ ಏನ್ ಮಸ್ತ್ ಕಾಂತೈತಿ ನೋಡ್ರಿ ಬೈಕ್ ಗಾರ್ಡನ್ ಮರೆ ಮಸ್ತ್ ಗಾರ್ಡನ್ ಐತ್ತಿ.